ಕಲ್ಗುಳೆಲ್ಲ ಇದಾವೆ ನೀರ್ ಸ್ಟೋರ್ ಹರ್ಕಂತ ಬಂದು ಸ್ಟೋರ್ ಆಗಿರೋದನ್ನ ನೋಡಬಹುದು ಇಲ್ಲಿ ನಾವು --

ಇಷ್ಟು ಪುನೀತ್ ರಾಜ್ ಕುಮಾರ್ ಯಾವ್ದೋ ಮೂವಿ ನೋಡ್ತಾ ಇದಾರೆ ಈ ಕಡೆ ಫ್ಯಾನ್ ಇದೆ ಅಹ್ ಒಬ್ಬಳು ಕೂದ್ಲು ಕಾ ಅಹ್ ಚಂದ್ ಕಾಣ್ತಿದೆ ಒಬ್ಬಳು ಜಡೇ ಇದ್ಮಾಡ್ಕೋತಿದಾಳೆ ಒಬ್ಬರು ಆಂಟೀ ಮೂವಿ --